ಹ್ಯಾಪಿ ಯಾಗಿ ಇರ್ತ್ತರ ಕಾರ್ ನಲ್ಲಿ ಹೋದ್ರೆ ಸೇಫ್ಟಿ ಇರ್ತಾತ್ತೆ.

ಹಲೋ ಪಾರ್ಕ್ ಬಗ್ಗೆ ಅಂದ್ರೆ ಚೆನ್ನಾಗಿ ಎಲ್ಲ ಬೆಳಸ್ಬೇಕು ಪಾರ್ಕ್ ಅಂದ್ರೆ ಬಾರಿ ನೀಟ್ ಆಗಿ ಇರ್ತಾತ್ತೆ ಕುಂತ್ಕಂಡ್ರೆ ಕೊಡ ಎದ್ದ್ ಬರಂಗ್ ಇರಕ್ಕೆ ಇಲ್ಲ ಅಸ್ತ್ ಚೆನ್ನಾಗ್ ಬೆಳೆಸಿರ್ತ್ತರ ಅದೇ ಪಾರ್ಕ್ ನಮ್ ಮನೆಲಿಯಲ್ಲಿ ವಾತಾವರಣದಲ್ಲಿ ಬೆಳಸ್ಕೊಂಡ್ರೆ ಬಹಳ ಚೆನ್ನಾಗಿ ಇರ್ತಾತ್ತಿ ದಿಶ್ ಇದಿದ್ರಲ್ಲಿ ಆಗ್ಲಿ ಚೆನ್ನಾಗ್ ಬೆಳಸ್ಕೊಂಡು ಹೋದ್ರೆ ಸ್ವಚ್ಛವಾಗಿ ಇಟ್ಕೊಂಡ್ರೆ ಅದೇ ನಮ್ ಮನೆ ಪಾರ್ಕ್ ಇದ್ದಂಗೆ.

ಅಲ್ಲ ಅದೊಂದು ಪ್ರಾಣಿ ನಾವು ಸಾಕಿದರೆ ನಮ್ ಮನುಷ್ಯರಕ್ಕಿಂತ ಹೆಚ್ಚು ಇರ್ತಾತ್ತೆ ಅದು ಪ್ರತಿ ಒಂದು ಇರ್ತಾತ್ತೆ ಬಹಳ ನೆಮ್ಮದಿ ಇರ್ತಾತ್ತೆ ಆಮೇಲೆ ನಾವು ಮೊಲ ಸಾಕಿದರೆ ಅಂಥದ್ದು ಬಿಟ್ಟು ಅದನ್ನೇ ಕೊಯ್ಕೊಂಡು ತಿನ್ನಕ್ಕ ಸ್ಟಾರ್ಟ್ ಮಾಡ್ಯಾರ ಜನ ಅಸ್ತ್ ಹಿಂಸೆ ಮಾಡ್ತಾರಾ ಪ್ರಾಣಿಗಳನ್ನ ನಾವು ಬೆಳೆಸಿದರೆ ಮನೇಲಿ ಅಸ್ತ್ ಚೆನ್ನಾಗಿ ಇರ್ತಿತ್ತು.

ಫುಲ್ ಲಾರಿ ಟ್ರಾಫಿಕ್ ಜಾಮ್ ಆಗ್ಬಿಡ್ತವಾ ಹಾರನ್ ಹೊಡೀತಾರೆ ಮೈನ್ಸ್ ಬಗ್ಗೆ ಈ ಆ ಪೌಡರ್ ಎಲ್ಲ ಬಿದ್ದು ಮನೆಗಳಿಗೂ ಎಲ್ಲ ಫುಲ್ ಧೂಳು ಡಸ್ಟ್ ಅಲರ್ಜಿ ಕೆಮ್ಮು ಇಂತ--

ಬುಕ್ಸ್ ಅವಾಗ್ ಹೋಗಿ ಸಿಟಿ ಯಲ್ಲಿ ಎಲ್ಲ ತರ್ತಿದ್ವಿ ಇವಾಗ್ ಅನುಕೂಲಕ್ಕಾಗಿ ನಮ್ದೇ ಬುಕ್ಸ್ ಸ್ಟಾಲ್ ಐತ್ತಿ ಎಲ್ಲ ನಾವೇ ಮಾಡಕ್ ಹತ್ತೀವಿ ನಮ್ ಮನೆಲ್ಲೇ ಮಾರ್ತ್ತೀವಿ ನಾವು ಬುಕ್ ಎಲ್ಲ ಪ್ರತಿ ಒಬ್ಬರು ಇವಾಗ್ ನಮ್ಗೆ ಅನುಕೂಲ ಅಗೈತ್ತೆ ನಾವು ನಮ್ ಏರಿಯಾ ದಲ್ಲೇ ತಂದ್ಕೊಳ್ತೀವಿ.

ನಾವು ಮತ್ತೆ ಸ್ಟಾರ್ಟ್ ಮಾಡಿವಿ ಆಹ್ಹ್ಹ್ ಕಟ್ಟಬೇಕು ಅಂದ್ರೆ ಬಾರಿ ಕಷ್ಟ ಲಕ್ಷ ಲಕ್ಷ ಕೇಳ್ತಾರ ಕಟ್ಟೋಕ್ಕೆ ಆಗೋಲ್ಲ ಸಿಮೆಂಟ್ ರೇಟ್ ಜಾಸ್ತಿ ಐತ್ತಿ ಮನೆ ರಾಡು ಪ್ರತಿ ಒಂದು ರೇಟ್ ಇದಾವ ಈ ಇವಗಿನ್ ಬೈ ಇವಗಿನ್ ಕಟ್ಟೋಕ್ಕೆ ಸಾಧ್ಯವಿಲ್ಲ ಮನೆ.